ಗೇಟ್ ಇಲ್ಲ ಅಂತಂದ್ರೆ ಕಳ್ಳರ ಸಂಖ್ಯೆ ಬಾಳ ಆಗ ಬಿಡ್ತಿತ್ತು. ಪ್ತತಿ ಮನೆಗೆ ಗೇಟ್ ಇದ್ರೆ ಅದೊಂದು ತರ ಲಕ್ಷಣ. ಅದು ನಮ್ಮ್ ಮನೆಗೆ ಗೇಟ್ ಬೇಕು. ನಮ್ಮ್ ಕಾಲೇಜ್ ಗೆ ಗೇಟ್ ಇದಾವೆ ನಮ್ಮ್ ಮನೆಗೆ ಗೇಟ್ ಇದಾವೆ ನಮ್ಮ್ ಸ್ಕೂಲ್ ಗೆ ಎಲ್ಲದಕ್ಕೂ ಗೇಟ್ ಇರಲೇ ಬೇಕು.

ಗೇಟ್ ಎದಕ್ಕೆ ಇರ್ಬೇಕು ಅಂತ ಅಂದ್ರೆ ನಮ್ಮ್ ಮನೆಗೆ ಅದು ರಕ್ಷಣೆ ಕೊಡ್ಬೇಕು ಅಂತ ಮನೆಗೆ ಗೇಟ್ ಇರ್ಬೇಕು ಅಷ್ಟೇ. ಗೇಟ್ ಮಾಡಬೇಕು ಅಂದ್ರೆ ಬಾಳ ಕಷ್ಟ ಅದ್ನೇಲ್ಲ ಕೈ ಕೆತ್ತಿ ಎಲ್ಲ ಮಾಡಬೇಕು ಬಾಳ ಕಷ್ಟ ಆಗ್ತದೆ ಅದನ್ನ .

ನಗರಸಭೆಯಿಂದ ಬಹಳ ಉಪಯೋಗಗಳಿವೆ. ನಗರ ಸಭೆಯಿಂದ ಮುನಿಸಿಪಾಲಿಟಿ ಒಂದಿನ ಗಾಡಿ ಬರ್ತದೆ ಕಸ ಒಯ್ಯಾಕೆ. ಜನ ಪರಿಸರವನ್ನ ನಾಶ ಮಾಡಬಾರದು ಅಂತ ದಿನಾ ಬೆಳಿಗ್ಗೆ ಬೆಳಿಗ್ಗೆ ಗಾಡಿ ಕಳಿಸ್ತಾರೆ. ಅದರಲ್ಲಿ ಕಸ ಹಾಕ್ಬೇಕಂತ ನಗರಸಭೆಗಳು ನಮಗೆ ಬಾಳ ಸಹಾಯ ಮಾಡ್ತವೆ ಎಲ್ಲ ತರದ ಸಹಾಯವನ್ನು ನಮ್ಮ ಸಲುವಾಗಿ ಮಾಡ್ತವೆ.

ಇದು ಕಟ್ಟಡ ಕಲರ್ಫುಲ್ ಆಗಿದೆ ಅದನ್ನು ಬಗ್ಲಾ ನೋಡಿದ್ರೆ ರಸ್ತೆ ಓಡಾಡುವ ಜಾಗ ದೊಡ್ಡವಾದ ಕಟ್ಟಡ ಅಂಗಡಿ ಎಲ್ಲವು ಚೆನ್ನಾಗಿ ಕಾಣಿಸ್ತಿದೆ.

ನಮ್ಮ್ ಬಳ್ಳಾರಿ ಅಂದ್ರೆ ನಮಗೆ ಬಾಳ ಇಷ್ಟ. ಬಳ್ಳಾರೀಲಿ ಹುಟ್ಟಿದ್ದು ನಾನು ಬಳ್ಳಾರೀಲಿ ಹುಟ್ಟಿದ್ದು . ಅದ್ರಲ್ಲಿ ನಮ್ಮ್ ಬಳ್ಳಾರಿ ಅಂತಂದ್ರ ನನಗ್ ಪಂಚಪ್ರಾಣ. ಅಲ್ಲಿರೋ ಜಾಗ ಚೆನ್ನಾಗಿ ದುರ್ಗಾ ಮಾತೆ ಫೋಟೋ ಎಲ್ಲದು ಚೆನ್ನಾಗಿ ಭಾರತ್ ಮಾತೆ ಎಲ್ಲರದೂ ಫೋಟೊ ಚೆನ್ನಾಗ್ ಇದೇ ಇ--